ಅದರ ನಿರ್ಮಾಣ ಇನ್ನು ಪೂರ್ಣವಾಗಿಲ್ಲ ಎಂದು ತಿಳಿಸಬ --

ಇವು ಸುಂದರವಾಗಿ ಕಾಣುತ್ತವೆ ಹಾಗು ಅವರ ಸೌಂದರ್ಯವನ್ನು ಹೆಚ್ಚಿಸುತ್ತದ್ದೆ ಹೆಣ್ಣಿನ ಹೆಣ್ಣು ಈ ಹೂವುಗಳನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಅವಳ ಸೌಂದರ್ಯ ಇನ್ನು ಹೆಚ್ಚಾಗುತ್ತದೆ.

ಇದು ಒಂದು ದೇವಸ್ಥಾನ ಆಗಿದೆ ದೇವಸ್ಥಾನಕ್ಕೆ ಬಲದಿರುವ ಬಣ್ಣಗಳು ತುಂಬಾ ಚೆನ್ನಾಗಿ ಕಾಣುತ್ತೈದೆ.